ಇಲ್ಲಿ ಒಂದು ಆಫೀಸ್ ಇದೆ. ಕಂಪ್ಯೂಟರ್ ಇದೆ ಮೌಸ್ಇದೆ ಜ ನರು ಅಲ್ಲಿ.

ಒಂದು ಟೈಲ್ಸ್ ಅಂಡ್ಗದಿ ಇದೆ ಟೈಲ್ಸ್ ಬಾಚು--

ಸುತ್ತಲೂ ಮತ್ತು ಕಾ ಬೈಕ ಇದೆ ಇಟ್ಟಂಗೆ ಇದೆ ಬಡಿಗೆಗಳು ಇವೆ ಗಳಗಳು ಇ --

ದೊಡ್ಡದಾದ್ ಟಿವಿ ಇದೆ ಬೆಡ್ ಇದೆಮತ್ತು ಹೂವಿನ --